ಯಾವದೇ ಫೈಲ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾವದೇ ಫೈಲ್ ಇದ ಮಾಡ್ಕೋಬಹುದು

ಒಬೊಬ್ಬರು ಇಲ್ಲಿ ಡಾಕ್ಟರ್ ಗಳು ಚನ್ನಾಗ್ ನೋಡ್ತಾರೆ. ಒಬೊಬ್ಬರು ಇಲ್ಲಿ ಮಾತ್ರೆ ಕೊಡ್ತಾರೆ ಒಬೊಬ್ಬರು ಇಲ್ಲಿ ಚೂಜಿ ಹಾಕ್ತಾರೆ.

ಮೊಟ್ಟೆ ಗಿಟ್ಟೆ ಏನೇನೊ ಹಾಕೊಂಡು ಮಾಡ್ತಿರ್ತಾರೆ. ಒಂದೊಂದ್ ಸಲ ತಿಂದ್ರೆ ಹೊಟ್ಟೆ ಕೆಟ್ತಹೋಗುತ್ತೆ. ಒಬೋಬ್ರುಗೆ ಸೇರುತ್ತೆ ಆದ್ರೆ ಜಾಸ್ತಿ ತಿನ್ನವರು ತಿಂದ್ರೆ ಹೊಟ್ಟೆ ನೋವುತ್ತಿರುತ್ತೆ ಜಾಸ್ತಿ ತಿನ್ನೋಕ್ ಹೋಗ್ಬೇಡಿ.

ಇಲ್ಲಿ ನೋಡಿ ತುಂಬಾ ಚನ್ನಾಗ್ ಇದೆ ನೇಚರ್. ಇಲ್ಲಿ ನಿತ್ಕೊಂಡು ನೀವು ಸೆಲ್ಫಿ ಹೊಡ್ಕೊಂಡ್ರೆ ಚನ್ನಾಗ್ ಫೋಟೋ ಚನ್ನಾಗ್ ಬರುತ್ತೆ.

ಈ ಗಾಡಿಗಳು ಈಕಡೆಗಾಡಿಗಳು ಈಕಡೆ ಮೂರು ಗಾಡಿಗಲು ಇದೆಲಾ ಮಿನಿಮುಂ ಯೇ ನೂರು ಎಪ್ಪಿತು ನೂರು ನಲ್ವತ್ತು ಮೇಲೆ ಹೋಗೋದು ಇದು ಏಲ್ಲ ಒಳ್ಳೆ ಗಾಡಿಗಳು --

ಇಲ್ಲಿ ನೋಡಿ ಹೇರ್ ಸಲೂನ್ ಈ ಸಲೂನ್ ಲ್ಲಿ ನಿಮಗೆ ಯಾವ ತರ ಹೇರ್ ಸ್ಟೈಲ್ ಬೇಕು ಆತರ ಹೇರ್ ಸ್ಟೈಲ್ ನ್ನು ಮಾಡ್ಕೋಬೋದು.